ನಾವು ಚಿತ್ರದಲ್ಲಿ ನೋಡುತ್ತಿದ್ದೇವೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಅದರ ಮುಂಭಾಗದಲ್ಲಿ ದೊಡ್ಡ ದೊಡ್ಡ ಆಚಾ ಹಸಿರಿನಿಂದ ಮರಗಳನ್ನು ನೋಡುತ್ತೇವೆ.

ಬರೆದ ಪಕ್ಕದಲ್ಲಿ ಈ ಕಡೆ ಭಾಗದಲ್ಲಿ ದೊಡ್ಡ ದೊಡ್ಡ ಹಚ್ಚಹಸಿರಾದ ಮರಗಳನ್ನು ನೋಡುತ್ತೇವೆ ಇಬ್ಬರು ವ್ಯಕ್ತಿಗಳು ಬರ್ತಾ ಇದ್ದಾರೆ ಅವರ ಪಕ್ಕದಲ್ಲಿ ಒಂದು ಜೆಸಿಬಿ ನಿಂತಿದೆ.

ಪಕ್ಕದಲ್ಲಿ ದೊಡ್ಡ ಮರವಿದ್ದು ಮರವನ್ನು ಕಾಣುತ್ತೇವೆ ಆ ಬಿಲ್ಡಿಂಗ್ ಎದುರು ಭಾಗದಲ್ಲಿ ಒಂದು ಚಿಕ್ಕದದಂತ ಒಂದು ಮರವನ್ನು ನೋಡುತ್ತೇವೆ ಮರದ ಪಕ್ಕದಲ್ಲಿ--

ಅದರ ಪಕ್ಕದಲ್ಲಿ ಬ್ಲಾಕ್ ಕಲರ್ ಟಾರ್ಪಲ್ ಅನ್ನು ಹಾಕಿದ್ದಾರೆ ಮುಂಭಾಗದಲ್ಲಿ ಸ್ಕೂಟಿ ನಿಂತಿದೆ ಅದರ ಪಕ್ಕದಲ್ಲಿ ಒಂದು ಬೈಕ್ ನಿಂತಿದೆ.

ಕೆಳಭಾಗದಲ್ಲಿ ತುಂಬಾ ಕಾರುಗಳನ್ನು ನಿಲ್ಲಿಸಿದ್ದಾರೆ ಮುಂಭಾಗದಲ್ಲಿ ಒಂದು ಸ್ಕೂಟಿ ನಿಂತಿದೆ ಅದರ ಹಿಂಭಾಗದಲ್ಲಿ ಒಂದು ವೈಟ್ ಕಲರ್ ಕಾರ್ ಇದೆ ಕಾರಿನ ಹಿಂದಿನ ಭಾಗದಲ್ಲಿ ಒಂದು ಬ್ಲಾಕ್ ಕಲರ್ --

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ದೊಡ್ಡದಂತ ಒಂದು ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಮೇಲೆಗಡೆಯಲ್ಲಿ ಒಂದು ಲೈಟ್ಅನ್ನ ನೋಡುತ್ತೇವ ಮುಂಭಾಗದಲ್ಲಿ ಕನ್ನಡಿಗರನ್ನ ನೋಡುತ್ತೇವೆ ಅದರ ಮುಂಭಾಗದಲ್ಲಿ ತುಂಬಾ ಜನ ಎಕ್ಸರ್ಸೈಸ್ಅನ್ನು ಮಾಡುತ್ತಯಿದ್ದರೆ.

ಅದರ ಎದುರು ಹಿಂಬಾಗದಲ್ಲಿ ಒಂದು ಕೀಟಕಿಯನ್ನ ನೋಡುತ್ತೇವೆ ಮುಂಭಾಗದಲ್ಲಿ ಒಂದು ಟೇಬಲ್ ರೀತಿಯಲ್ಲಿದೆ ಕೆಳಭಾಗದಲ್ಲಿ ಒಂದು ಸ್ಟೂಲ್ ರೀತಿಯಲ್ಲಿ ನಾವು ಕಾಣುತ್ತೇವೆ.

ಈ ಚ್ತ್ರದಲ್ಲಿ ನಾವು ನೋಡುತ್ತೇವೆ ನೀಲಿಯಾದ ಆಕಾಶವಿದೆ ಆಕಾಶದಲ್ಲಿ ಬಿಳಿ ಬಿಳಿಯಾದ ಮೋಡವನ್ನು ನಾವು ನೋಡುತ್ತೇವೆ

ಚಿತ್ರದಲ್ಲಿ ನಾವು ನೋಡುತ್ತೇವೆ ದೊಡ್ಡದಂತ ಒಂದು ಬಿಲ್ಡಿಂಗ್ ರೀತಿಯಲ್ಲಿ ಕಾಣುತ್ತದೆ ಅದರ ಪಕ್ಕದಲ್ಲಿ ದೊಡ್ಡದಂತ ಲೈಟ್ ಕಂಬವನ್ನ ನೋಡುತ್ತೇವೆ.

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ತುಂಬಾ ದೊಡ್ಡ ದೊಡ್ಡ ಮರಗಳನ್ನ ಕಾಣುತ್ತೇವೆ ಮುಂದಿನ ಭಾಗದಲ್ಲಿ ಒಂದು ರೂಮ್ ರೀತಿಯದಂತವನ್ನು ಕಾಣುತ್ತೇವೆ ಅದರ ಮೇಲೆಗಡೆಯಲ್ಲಿ --

ಅವನ ಹಿಂದುಗಡೆಯಲ್ಲಿ ಇನ್ನೊಬ್ಬ ನಿಂತಿದ್ದಾರೆ ಅವರು ವೈಟ್ ಕಲರ್ ಷರ್ಟ್ಅನ್ನು ಬ್ಲಾಕ್ ಕಲರ್ ಪ್ಯಾಂಟ್ ಅನ್ನು ಹಾಕಿಕೊಂಡಿದ್ದಾರೆ ಮುಂಬಾಗದಲ್ಲಿ ಬೈಕ್ ಗಳನ್ನು ನಿಲ್ಲಿಸಿದ್ದಾರೆ.

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ದೂರದಲ್ಲಿ ದೊಡ್ಡ ದೊಡ್ಡ ಲೈಟ್ ಕಂಬಗಳನ್ನು ಕಾಣುತ್ತೇವೆ ಅದರ ಹೆದುರು ಭಾಗದಲ್ಲಿ ಹೆಚ್ಚಾ ಹಸಿರು ಮರಗಳನ್ನು ನೋಡುತ್ತೇವೆ ಮುಂಭಾಗದಲ್ಲಿ ತುಂಬಾ ನೀರಿದೆ ನೀರಿನ

ತುಂಬಾ ಹಚ್ಚಿ ಹಸಿರದ ದೊಡ್ಡ ದೊಡ್ಡ ಮರಗನ್ನ ಕಾಣುತ್ತೇವೆ ಸೈಡಿನಲ್ಲಿ ಮಣ್ಣಿನ ನೋಡುತ್ತವೆ ಮಣ್ಣಿನ ಹೆದುರು ಭಾಗದಲ್ಲಿ ತುಂಬಾ ನೀರಿದೆ ಅದು ನೀಲಿ ಕಲರ್ ಇದೆ.